ಹಾಗು ಜಾರುಬಂಡಿ ಇತ್ಯಾದಿ ಆಟವನ್ನು ಆಡುವುದರಿಂದ ದೇಹಕ್ಕೆ ವ್ಯಾಯಾಮ ದೊರಕುತ್ತದೆ.

ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ದೇಹಕ್ಕೆ ಅತ್ಯಂತ ಅನುಕೂಲಕರವಾಗಿದೆ.

ಚಿತ್ರದಲ್ಲಿ ಶ್ರೀ ಮಹಾಲಿಂಗೇಶ್ವರ ಆಟೋ ಗ್ಯಾರೇಜ ಅನ್ನು ಕಾಣಬಹುದು ಇಲ್ಲಿ ಟಿವಿಎಸ್ ಯಮಹ --